ಒಂದು ಐದಾರು ಕಾರ್ ನಿಂತಿವೆ ಅದು ಹಿಂದೆಗಡೆ ಒಂದು ಹುಡುಗ ಕೂಡ ನಿಂತಿದ್ದಾನೆ .

ಒಂದ ಸ್ವಲ್ಪ ಈರುಳ್ಳಿ ಕಾಣತ್ತಿದೆ ಗಾಡಿಯಲ್ಲಿ ಪಾನಿಪುರಿ ಕಾಣತ್ತಿದೆ.

ಇಲ್ಲಿ ದೊಡ್ಡ ಪಾರ್ಕಿಂಗ್ ಕಾಣ್ತಾ ಇದೆ.

ಒಂದು ಗಾರ್ಡನು ಇದೆ ಅಹ್ ಗಿಡಮರಗಳಿಂದ ತುಂಬಿದೆ .

ಇಲ್ಲಿ ಒಂದು ರೋಡ್ ಕಾಣತ್ತಾಯಿದೆ.

ಇಲ್ಲಿ ಒಂದು ಬಿಲ್ಡಿಂಗ್ ಕಾಣತ್ತಾಯಿದೆ .

ಇಲ್ಲಿ ದೊಡ್ಡ ಮರ ಇದೆ ಒಂದು ವೈಟ್ ಕಲರ್ ಬಸ್ ಹೋಗತ್ತಾ ಇದೆ ಒಂದು ಗೊವೆರ್ಮೆಂಟ್ ಬಸ್ ಹೋಗತ್ತಾಯಿದೆ.

ಅಲ್ಲಿ ಒಂದು ಹಸುವನ್ನು ಹಿಡಿದುಕೊಂಡು ನಿಂತಿದ್ದಾನೆ ಹಸು --

ಇಲ್ಲಿ ಒಂದು ರೋಡ್ ಕೂಡ ಕಾಣತ್ತಾಯಿದೆ ಅದರ ಹಿಂದೆಗಡೆ ಎಲ್ಲಾ ಮನೆಗಳು--

ಇಲ್ಲೇ ಲೈಟ್ ಗಳಿವೆ ವೈರ್ ಗಳಿವೆ.

ಇಲ್ಲಿ ಒಂದು ಜೋಪಡಿ ಕಾಣತ್ತಾಯಿದೆ ಜೋಪಡಿ ಅಂಗಡಿತರ ಕಾಣತ್ತಾಯಿದೆ.

ಇಲ್ಲಿ ಒಂದು ಕ್ಲಿನಿಕ್ ತರ ಕಾಣತ್ತಾಯಿದೆ.

ಪಾರ್ಕಿನ ಆಚೆಕಡೆ ರೋಡ್ ಇದೆ.

ಇದು ದೊಡ್ಡವಾದ ಸುಂದರವಾದ ಬಿಲ್ಡಿಂಗ್ ಕಾಣ್ತಾಯಿದೆ.

ಇದು ಹಸಿರು ಬಣ್ಣದಿಂದ ನೀಲಿ ಆಕಾಶದಿಂದ ಕೂಡಿದೆ ಗಿಡಮರಗಳಿಂದ ಕೂಡಿದೆ.

ಇದರಲ್ಲಿ ಕೆಂಪು ಬಣ್ಣದ ಲೈಟ್ ಗಳು ಉರಿತಾ ಇದೆ --

ಇದು ಬಟ್ಟೆ ಅಂಗಡಿ ಆಗಿದೆ ಇಲ್ಲಿ ಬಂದು ಟೂ ವೀಲರ್ ಕೂಡ ನಿಂತಿವೆ .

ಇಲ್ಲಿ ಹಲವು ತರದ ವಿಧವಾದ ಬೋರ್ಡ್ ಕೂಡ ಹಾಕಿದ್ದಾರೆ.

ಇಲ್ಲಿ ಗಿಡಗಳ ಶೋ ಗಿಡಗಳನ್ನು ನೆಟ್ಟಿದ್ದಾರೆ.

ಅಂಗಡಿ ಒಳಗೆ ಹಲವವಾದ ವಿಧವಾದ ತಿಂಡಿಗಳನ್ನು ಇಟ್ಟಿದ್ದಾರೆ .

ಬಿಲ್ಡಿಂಗ್ ಎದ್ರುಗಡೆ ಗಾರ್ಡನ್ ಆಗಿ ಗಾರ್ಡನ್ ತರ ಮಾಡಿದ್ದಾರೆ.

ಇದರಲ್ಲಿ ಬೇಕಾಗುವ ಬೇಕಾಗುವ ಉಪಕರಣಗಳು--